ಸೂರ್ಯ ಎಂಬ ವ್ಯಕ್ತಿಯವರ ಒಂದು ಡಾಬ ಕಾಣಿಸುತ್ತದೆ.

ನಮಗೆ ಬೇಕಾಗುವ ಹಲವಾರು ರೀತಿಯ ಕಂಪ್ಯುಟರ್ ಆಗಿರಬಹುದು ಹಾಗೆ ಕಂಪ್ಯೂಟರ್ ವಸ್ತುಗಳು ಕೀ ಬೋರ್ಡ್ ಆಗಿರ್ಬಹುದು --

ಹಾಗೇ ಒಬ್ಬ ವ್ಯಕ್ತಿ ಕೂಡ ನಿಂತಿದ್ದ ಕುಂತಿದ್ದಾರೆ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಒಂದು ಫಂಕ್ಷನ್ ಹಾಲ್ ಕಾಣಿಸುತ್ತದೆ.

ಚಿತ್ರದ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಒಂದು ದೊಡ್ಡದಾದ--

ಇಲ್ಲಿ ಅದು ಒಂದು ಶಾಪ್ ಮಾಲ್ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ನಮಗೆ ಬೇಕಾದ ಈ ಚಿತ್ರದಲ್ಲಿ ಹೇಳಬೇಕಾದರೆ ಈ ಚಿತ್ರದಲ್ಲಿ ನಮಗೆ ಏನು --

ಕಂಪ್ಯೂಟರ್ ಆ ನಮಗೆ ಉಪಯೋಗಿಸಲು ಬೇಕಾಗುವ ಕಂಪ್ಯೂಟರ್ ಆಗಿರ್ಬೋದು ಹಾಗೂ ಕೀಬೋರ್ಡ್ ಆಗಿರ್ಬೋದು--

ಅಲ್ಲಿ ಒಬ್ಬ ವ್ಯಕ್ತಿ ಏನನ್ನೋ ಏನೋ ಮಾರಾಟ ಅಂದರೆ ಸಿಮ್ ಆಗಿರಬಹುದು ಹಾಗೆ ಏನೋ ಒಂದು ವಸ್ತು ಮಾರಾಟ ಮಾಡುತ್ತಿದ್ದಾರೆ ಇಬ್ ಇಬ್ಬರು ನೋಡುತ್ತಾ ನಿಂತಿದ್ದಾರೆ.

ಜ್ಞಾನ ದ್ಯಾನ ಕೂಡ ಮಾಡುತ್ತಿದ್ದಾರೆ ಎಂದು ಹೇಳಬಹುದು ಹಾಗೆ ಹಿಂದುಗಡೆ ಒಂದು ಕಾರ್ ಕೂಡ ನಿಂತಿದೆ ಹಾಗೆ ಕುಡಿಯಲು ನೀರ್ ಬಾಟಲ್ ಕೂಡ ಕಾ --

ಈ ದೇವಸ್ಥಾನಕ್ಕೆ ಹೋಗಲು ಹಲವಾರು ಚಿಡಿಗಳು ಸಹ ಕಾಣಿಸುತ್ತವೆ ಹಾಗೆ ಸ್ವಲ್ಪ ವ್ಯಕ್ತಿಗಳು ಆ--

ಇಲ್ಲಿ ಕಿರಣ ಶಾಪಿನಲ್ಲಿ ನಮಗೆ ಬೇಕಾಗುವ ವಸ್ತುಗಳೇನೆಂದರೆ--

ಸಾಬೂನ್ ಆಗಿರ್ಬಹುದು ಹಾಗೆ ಇನ್ನಿತರೆ ವಸ್ತುಗಳು ನಮಗೆ ಇಲ್ಲಿ ದೊರೆಯುತ್ತವೆ ಎಂದು ತೋರಿಸಿದ್ದಾರೆ.

ದೂರಂಟಿನ ಹೊರಗಡೆ ನಾಲ್ಕು ಕುರ್ಚಿಗಳು ಸಹಾ ಕಾಣಿಸುತ್ತದೆ ಆ ಕು ಚೇರ್ ಇನ ಎದುರುಗಡೆ --

ಈ ಚಿತ್ರದಲ್ಲಿ ನಮಗೆ ಹೇಳಬೇಕಾದರೆ ಇಲ್ಲಿ ಒಂದು ಮಾರ್ಕೆಟ್ ಇದೆ ಈ ಮಾರ್ಕೆಟಿನಲ್ಲಿ ನಮಗೆ ಬೇಕಾಗುವ ವಸ್ತುಗಳು ಕಾಣಿಸುತ್ತವೆ.

ಒಂದು ದೊಡ್ಡದಾದ ಮರ ಕೂಡ ಕಾಣಿಸುತ್ತಿದೆ ಹಾಗೆ ಹಲವಾರು ದುಖಾನುಗಳು ಸಹಾ ಇಲ್ಲಿ ಕಾಣಿಸುತ್ತಿವೆ.

ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರದಲ್ಲಿ--

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಚಿತ್ರದಲ್ಲಿ--

ಚಿತ್ರದ ಬಗ್ಗೆ ಹೇಳಬೇಕಾದರೆ ಇಲ್ಲಿ ನಾಲ್ಕು ಜನ ವ್ಯಕ್ತಿಗಳು ನಿಂತಿದ್ದಾರೆ ಇಲ್ಲಿ ಆ ಈ ಶಾಪಿನಲ್ಲಿ ಹೇಳಬೇಕಾದರೆ ಇಲ್ಲಿ--

ಚಿಡಿಯ ಮೇಲೆ ಹಲವಾರು ವಿವಿಧ ಬಗೆಯ ರಂಗೋಲಿ ಕೂಡ ಹಾಕಿಸಿದ್ದಾರೆ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರದಲ್ಲಿ--

ಚಿತ್ರವು ಈ ಚಿತ್ರವು ಒಂದು ಬೈಕ್ --

ಹೆಣ್ಣು ಮಕ್ಕಳಿಗೆ ಬೇಕಾಗುವ ವಸ್ತುಗಳು ಇಲ್ಲಿ ದೊರೆಯುತ್ತವೆ ಎಂದು ತೋರಿಸಿದ್ದಾರೆ.